ತುಂಬ ದೊಡ್ಡದಾದ ಎತ್ತರವಾದ ಕಟ್ಟಡವಾಗಿದೆ ಗಿಡ ಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತ ಇದ್ದು ಗಿಡಗಳಿಂದ ಕೂಡಿದ್ದು ತುಂಬಾ ದೊಡ್ಡದಾದ ಬೆಟ್ಟಗಳಿಂದ --